ಹಾಗು ಇಲ್ಲಿ ಈಸ್ಟರ್ನ್ ಹರಿಶಿನದ ಪುಡಿ ಹಾಗು ಕೊಲ್ಗೇಟ್ ಟೂತ್ಪೇಸ್ಟ್ ಅನ್ನ ಹಾಗು ಜ್ಯೂಸು ಗಳನ್ನೂ ಕಾಣಬಹುದಾಗಿದೆ ಹಾಗು ಇಲ್ಲಿ ಕುರ್ಕುರೆ ಪ್ಯಾಕೆಟ್ಸ್ ಗಳನ್ನ ನೋಡಬಹುದಾಗಿದೆ --

ದೊಡ್ಡ ಮೈದಾನವಾಗಿದ್ದು ಕ್ರೀಡಾಂಗಣವು ಇಲ್ಲಿ ನಡೆಯುತ್ತಿದೆ. ಹಾಗು ದೂರದಲ್ಲಿ ಸೂರ್ಯಾಸ್ತವಾದಂತೆ ಕಾಣುತ್ತದೆ. ಹಾಗು ಅದರ ಮುಂದೆ ಒಂದು ದೊಡ್ಡ ಬೆಟ್ಟ ಇರುವುದರಿಂದ ಸೂರ್ಯಸ್ತಯನ್ನು ಅದ್ಬುತವಾಗಿ ಕಾಣುತ್ತದೆ. ಹಾಗು ಇಲ್ಲಿ ಹಲವಾರು ವ್ಯಕ್ತಿಗಳು --

ನಮ್ದು ದೇವಾಲಯದ ಚಿತ್ರವಾಗಿದು ದೇವಾಲಯವು ಕೂಡ ತುಂಬ ದೊಡ್ಡದಾಗಿ ಕಾಣುತ್ತಿದೆ ಹಾಗೆ ಸುತ್ತ ಮುತ್ತಲವಾಗಿ ಕಂಪೌಂಡ್ ಗಳನ್ನೂ ಕಾಣಬಹುದಾಗಿದೆ ಹಾಗು ಇಲ್ಲಿ ಒಂದು ಗಣೇಶನ ಮೂರ್ತಿ ಇದ್ದು ಗಣೇಶನ ಹಿಂಬಾಗದಲ್ಲಿ ದೊಡ್ಡದಾದ ಮರವನ್ನು ಸಹ ಕಾಣಬಹುದಾಗಿದೆ --

ಹಾಗು ದೂರದಲ್ಲಿ ಹಲವಾರು ಮರಗಳನ್ನು ಹಾಗು ಬಿಲ್ಡಿಂಗ್ಗಳನ್ನು ಕಾಣಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಜನ ಚೀಲ ಗಳು ಇಟ್ಟಿರುತ್ತಾರೆ ಹಾಗು ಒಂದು ಮನೆಯನ್ನು ಸಹ ಕಾಣಬಹುದು --

ಹಾಗು ಹಲವಾರು ಗಾಡಿಗಳನ್ನ ಇಲ್ಲಿ ಕಾಣಬಹುದಾಗಿದೆ ಹಾಗು ಇಬ್ಬರು ಮಹಿಳೆಯರನ್ನು ಸಹ ಕಾಣಬಹುದಾಗಿದೆ ದೂರದಲ್ಲಿ ಹಲವಾರು ಮರಗಳನ್ನು ಸಹ ಕಾಣಬಹುದು.

ಇದೊಂದು ರೈಲ್ನ ಚಿತ್ರವಾಗಿದ್ದು ರೈಲು ಚಲಿಸುವ ಸ್ಥಿತಿಯಲ್ಲಿ ನೋಡಬಹುದಾಗಿದೆ ಹಾಗು ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ನ್ನು ಸಹ ಕಾಣಬಹುದಾಗಿದೆ ಇಲ್ಲಿ ದೊಡ್ಡದಾದ ರೈಲ್ ಇದ್ದು ಮುಂಬಾಗದಲ್ಲಿ ದೊಡ್ಡ ಅಲಿಯನ್ನು ಸಹ ಕಾಣಬಹುದಾಗಿದೆ.

ಹಾಗು ಇಲ್ಲಿ ಹಲವಾರು ಬಟ್ಟೆಗಳನ್ನು ಒಗೆದು ಹಾಕಿರುತ್ತಾರೆ ಹಾಗು ಮುಂಭಾಗದಲ್ಲಿ ಒಂದು ಧ್ವಜ ಸ್ತಂಭವನ್ನು ಹಾಗು ಒಂದು ದೊಡ್ಡ ಮರವನ್ನು ಸಹ ಕಾಣಬಹುದು.

ಇದೊಂದು ಮರದ ಚಿತ್ರವಾಗಿದ್ದು ಮರದ ಹಿಂಬಾಗದಲ್ಲಿ ಒಂದು ಮನೆಯನ್ನು ಸಹ ಕಾಣಬಹುದು ಹಾಗು ಪಕ್ಕದಲ್ಲಿ ಒಂದು ಬೈಕ್ ಅನ್ನು ಸಹ ನೋಡಬಹುದಾಗಿದೆ. ಹಾಗು ಇಲ್ಲಿ ಗದ್ದೆಯನ್ನು ಸಹ ಕಾಣಬಹುದಾಗಿದೆ.

ಇದು ಒಂದು ಕಂಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ನ ಚಿತ್ರವಾಗಿದ್ದು ಅಪಾರ್ಟ್ಮೆಂಟ್ನ ಲ್ಲಿ ಒಂದು ದೊಡ್ಡದಾದ ಮರವನ್ನು ಸಹ ಕಾಣಬಹುದಾಗಿದೆ .

ಚಿತ್ರವಾಗಿದ್ದು ಈ ಚಿತ್ರದಲ್ಲಿ ಹಲವಾರು ಗಿಡ ಮರಗಳ್ಳನ್ನು ಕಾಣಬಹುದಾಗಿದೆ ಹಲವಾರು ಜಿಂಕೆಗಳು ಓಡುತಿದ್ದು ದೊಡ್ಡದಾದ ಮರವನ್ನು ಸಹ ಕಾಣಬಹುದಾಗಿದೆ .

ಇದೊಂದು ನದಿಯ ಚಿತ್ರವಾಗಿದ್ಧು ನದಿಯು ಶಾಂತ ರೀತಿಯಲ್ಲಿ ಇರುವಂತೆ ಕಾಣುತಿದೆ ಹಾಗೂ ದೂರದ ಭಾಗದಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳನ್ನು ಕಾಣಬಹುದು ಹಾಗು ಇಲ್ಲಿ ಎರಡು ದೊಡ್ಡದಾದ ಬಂಡೆಗಳನ್ನು ಕಾಣಬಹುದು.

ಮರದ ಮುಂಬಾಗದಲ್ಲಿ ಮೂರು ಬೈಕ್ ಗಳನ್ನ ಹಾಗು ಪಕ್ಕದಲ್ಲಿ ಒಂದು ಕಸದ ಬುಟ್ಟಿಯನ್ನ ಸಹ ಕಾಣಬಹುದು ಹಾಗು ಕಸದ ಬುಟ್ಟಿಯ ಪಕ್ಕದಲ್ಲಿ ಇನ್ನೊಂದು ಕಾರನ್ನು ಸಹ ನೋಡಬಹುದು.

ಆಟ ಸಾಮಾನುಗಳನ್ನು ಸಹ ನೋಡಬಹುದಾಗಿದೆ. ಇಲ್ಲಿ ವಿವಿಧ ರೀತಿಯ ಕಾರ್ಗಳು ಹಾಗು ಒಂದು ಪೆನ್ಸಿಲ್ ಬಾಕ್ಸ್ ಅನ್ನು ಸಹ ನೋಡಬಹುದಾಗಿದೆ ಹಾಗು ಒಂದು ಟಿನ್ ಬೊಟಾಲ್ನ ಸಹ ಇಟ್ಟಿದ್ದಾರೆ ಹಾಗು ಲೈಟ್ಗಳನ್ನ ಸಹ ಇಲ್ಲಿ ಅಳವಡಿಸಿದ್ದಾರೆ ಹಾಗು ಒಂದು ಏ.ಸಿ. ಯು ಇರುತ್ತದೆ.